ಮೇಲಿನಂತೆ ನಮಗೆ ಒಂದು ಅಂಗಡಿಯ ಬೋರ್ಡನ್ನು ಕಾಣುಬರ್ತಾಯಿದೆ.

ಅದರ ಮೇಲೆ ಬಿಸಿ ನೀರಿನ ಹೀಟರ್ ಫ್ಯಾನ್ ಗಳು ಇತರ ಚಿತ್ರಗಳನ್ನು ಇವೆ.

ಈ ಚಿತ್ರವು ಪ್ರಾಥನೆ ಅಥವ ಆಚಾರಣೆ ವಾತಾವರ್ಣವನ್ನು ಸೂಚಿಸುತ್ತದೆ.

ಕೆಲುವು ಪೆಟ್ಟಿಗೆಗಳು ಮತ್ತು ನೀರಿನ ಕ್ಯಾನ್ ಗಳನ್ನು ನೆಲದ ಮೇಲೆ ಇರಿಸಲಾಗಿದೆ.

ಬಸ್ಸಿ ನ ಬದಿಯಲ್ಲಿ ನೂರ್ ಎಜುಕೇಷನಲ್ ಟ್ರಸ್ಟ್ ನೂರ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಪ್ರೈಮರಿ ಹೈ ಸ್ಕೂಲ್ --

ಈ ಚಿತ್ರವು ಕ್ಷೌರಿಕನ ಅಂಗಡಿಯನ್ನು ತೋರಿಸುತ್ತದೆ.

ಬಸ್ ನಿಲ್ದಾಣ ಗಳಲ್ಲಿ ಚೇರುಗಳಲ್ಲಿ ಕೆಲವು ಜನ ಕುಳಿತಿದ್ದಾರೆ ಮತ್ತು ಕೆಲವು ಜನ ನಿಂತಿದ್ದಾರೆ.

ಬಸ್ ನಿಂದಾಣದ ಮುಂಭಾಗದಲ್ಲಿ ಕೆಲುವು ಬಿಳಿ ಬಣ್ಣದ ಕಟ್ಟಿರುವ ಕಟ್ಟಡಗಳನ್ನು ನಾವು ನೋಡಬಹುದು.

ಮತ್ತು ಕೆಲವು ಬೈಸಿಕಲ್ ಗಳು ಕೂಡ ಇವೆ.

ಬೆಕ್ರಿ ಅಲ್ಲಿ ಕೌಂಟರ್ ಗಳು ಸಿಹಿ ತಿಂಡಿಗಳು ಪ್ರದರ್ಶನ ಮತ್ತೂ ಗ್ರಾಹಕರಿಗೆ ಕುಳಿತುಕೊಳ್ಳಲು ಸ್ಥಳ ಅವಕಾಶವಿದೆ.

ಬೇಕ್ರಿಯಲ್ಲಿ ಹೌಸ್ ಬೇಕರಿ ಎಂದು ಬರೆಯಲಾಗಿದೆ ಮತ್ತು ಇಲ್ಲಿ ಮೇಲೆ ಲೈಟ್ ಗಳು--

ಚಿತ್ರವು ರಾತ್ರಿಯಲ್ಲಿ ಹೊರಾಂಗಣ ಕ್ರೀಡಾಂಗಣವನ್ನು ತೋರಿಸು--

ಚಿತ್ರವು ಆತ್ಮಮಿಕ ಜಾಗೃತಿ ಸಭೆಯ ದೃಶ್ಯವನ್ನು ತೋರಿಸಿಸುತ್ತದೆ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿಯು ವೇದಿಕಿಯಲಿಯೂ ನಿಂತು ಭಾಷಣ ಮಾಡುತ್ತಿದ್ದಾನೆ.

ಮುಂಭಾಗದಲ್ಲಿ ನೀಲಿ ಬಣ್ಣದ ಕಬ್ಬಿಣದ ಗೇಟ್ ಇದೆ.

ಇದು ಬಹುಮನಿ ಸುಲ್ತಾನರು ರಾಣಿಯ ಸಮಾಧಿಯಾಗಿದ್ದು ಸಂಕೀರ್ಣವು ಗಮ್ಮಟಗಳು ಗೋಡೆಗಳು ಮತ್ತು ಇತರ ರಚನೆಗಳನ್ನು ಒಳಗೊಂಡಿ--

ಚಿತ್ರವು ಒಬ್ಬ ವ್ಯಕ್ತಿಯು ಕಲ್ಲಿನ ಚಪ್ಪಟೆ ಹಲಗೆಗಳ ಮೇಲೆ ನದಿಯನ್ನು ದಾಟರಿದನ್ನು ತೋರಿಸುತ್ತದೆ.

ಇಲ್ಲಿನ ಚಪ್ಪಟೆ ಹಲಗೆಗಳು ನದಿಯ ಉದ್ದಕ್ಕೆ ಅಂತರದಲ್ಲಿ ಜೋಡಿಸಲ್ಪಟ್ಟಿವೆ.

ಚಿತ್ರವು ಬಿಳಿ ಬಣ್ಣದ ಮಸೀದಿಯನ್ನು ತೋರಿಸುತ್ತದೆ ಇದು ಹಸಿರು ಬಣ್ಣದ ಅಲಂಕಾರಿಕ ಅಂಶಗಳು ಮತ್ತು ಒಂದು ಗೋಪುರವನ್ನು ಹೊಂದಿದೆ.

ಮತ್ತು ಕೆಲವು ಮರಗಳು ಮತ್ತು ಕಟ್ಟಡಗಳನ್ನು ಹಿನ್ನೆಲೆಯಲ್ಲಿ ಕಾಣಬಹುದು.

ಕಟ್ಟಡದ ಮೇಲೆ ದೃಷ್ಟಿ ಡಾಕ್ಟರ್ ಸಿದ್ದರೂಡ್ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಎಂದು ಬರೆಯಲಾಗಿದೆ.

ಆಸ್ಪತ್ರೆಯು ಮರಗಳು ಮತ್ತು ತೆಂಗಿನ ಮರಗಳಿಂದ ಆವೃತವಾಗಿದೆ.

ಅದರ ವಿಶಿಷ್ಟವಾದ ಕಮಾನು ಕಿಟಕಿಗಳು ಮತ್ತು ಕಲ್ಲಿನ ಕಚ್ಚಾ ಬಾಹ್ಯ ಗೋಡೆಯಿಂದ ಗುರುತಿಸಲ್ಪಡುತ್ತದೆ.

ಮತ್ತು ಹಿನ್ನಲೆಯಲ್ಲಿ ಆಟೋರಿಕ್ಷಾ ಮತ್ತು ನೀರಿನ ಟ್ಯಾಂಕ್ ನಂತಹ ಅಂಶಗಳನ್ನು ಒಳಗೊಂಡಿದ್ದು --

ಈ ಚಿತ್ರವು ವಿಭಿನ್ನ ಬಣ್ಣಗಳ ಸ್ಕೂಟರ್ ಗಳನ್ನು ತೋರಿಸುತ್ತದೆ ಮುಂಭಾಗದಲ್ಲಿ ಹಳದಿ ಮತ್ತು ಕಿತ್ತಾಳೆ ಬಣ್ಣದ ಸ್ಕೂಟರ್ ಗಳಿವೆ.

ಚಿತ್ರದಲ್ಲಿ ನಮಗೆ ಒಂದು ಗೋಪುರವನ್ನು ತೋರಿಸುತ್ತದೆ ಇದು ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಸೆರೆ ಹಿಡಿಯಲ್ಪಟ್ಟಿದೆ ಎಂದು ತೋರುತ್ತದೆ.

ಶಾಪಿಂಗ್ ಮಾಲಿನ ಸುತ್ತ ಮುತ್ತಲು ಬೇರೆ ಬೇರೆ ದೊಡ್ಡ ದೊಡ್ಡ ಕಟ್ಟಡಗಳಿವೆ.

ಚಿತ್ರವು ಒಂದು ಹೊರಾಂಗಣದ ದೃಶ್ಯ ರಾತ್ರಿಯಲ್ಲಿ ಪ್ರಕಾಶಮಾನವಾದ ಗುಹೆ.

ಮತ್ತು ವಾತಾವರಣ ಪ್ರಶಾಂತವಾಗಿ ಹಿಂದೆ ಗಿಡಮರಗಳನ್ನು ನಾವು ಇಲ್ಲಿ ನೋಡಬಹುದು.

ಈ ಚಿತ್ರವೂ ಭಾರತೀಯ ವಿವಾಹ ಸಂಪ್ರದಾಯವನ್ನು ಪ್ರತಿನಿಧಿಸುತ್ತದೆ ಹಿನ್ನಲೆ ಬಿಳಿ ಮತ್ತು ಹಳದಿ ಬಣ್ಣದ ಪರದೆ ಇದೆ.

ಚಿತ್ರವು ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಕೋಳಿಗಳನ್ನು ತೋರಿಸುತ್ತದೆ ಕೋಳಿಗಳನ್ನು ಸಾಲುಗಳಲ್ಲಿ ಜೋಡಿಸಲಾದ ತಂತಿ ಜಾಲರಿ ಪಂಜರಗಳಲ್ಲಿ ಇರಿಸಲಾಗಿದೆ.

ಕೋಳಿ ಸಾಕಾಣಿಕೆ ಕೇಂದ್ರವು ಉದ್ದವಾಗಿದ್ದು ಅನೇಕ ಪಂಜರಗಳನ್ನು ಹೊಂದಿದೆ.

ಅದು ಅಲಂಕೃತ ಪ್ರವೇಶದ್ವಾರವನ್ನು ಹೊಂದಿದ್ದು ಗುಲಾಬಿ ಬಣ್ಣದ ಹೂಗಳು ಮತ್ತು ದೀಪಗಳಿಂದ ಅಲಂಕರಿಸಲ್ಪಟ್ಟಿದೆ.

ಇಬ್ಬರು ಸಿಬ್ಬಂದಿ ಸದಸ್ಯರು ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ಅತಿಥಿಗಳನ್ನು ಸ್ವಾಗತಿಸುತಿದ್ದಾ--

ಚಿತ್ರವು ಲೋಹದ ತ್ಯಾಜ್ಯ ಮತ್ತು ವಿದ್ಯುತ್ ನಿರೋಧಕಗಳ ರಾಶಿಯನ್ನು ತೋರಿಸುತ್ತದೆ.

ನೆಲದ ಮೇಲೆ ಲೋಹದ ಭಾಗಗಳು ಮತ್ತು ದೊಡ್ಡ ಚೀಲಗಳಲ್ಲಿ ತ್ಯಾಜ್ಯ ಜೋಡಿಸಲಾಗಿದೆ.

ಚಿತ್ರದಲ್ಲಿ ಶ್ರೀಕಾಂತ್ ಎಂಬ ಪುರುಷ್ ಬ್ಯೂಟಿ ಪಾರ್ಲರ್ ಕಾಣುತ್ತದೆ.

ಒಂದು ಅಂಗಡಿಯ ಒಳಾಂಗಣವನ್ನು ತೋರಿಸುತ್ತದೆ ಮಳಿಗೆಯಲ್ಲಿ ಶರ್ಟ್ಗಳು ಬಟ್ಟೆಗಳು ನೇತು ಹಾಕಿರುವ ಸ್ಟ್ಯಾಂಡ್ ಗಳು ಮತ್ತು ಇತರೆ ಸಾಮಾನುಗಳು ಕಾಣಬಹುದು.

ಮುಂಭಾಗವು ಗಾಜಿನ ಕಿಟಕಿಗಳನ್ನು ಹೊಂದಿದ್ದು ನಯವಾದ ನೋಟವನ್ನು ನೀಡುತ್ತದೆ.

ರಸ್ತೆಯು ಕಪ್ಪು ಮತ್ತು ಬಿಳಿ ಚೌಕಗಳ ವಿನ್ಯಾಸವನ್ನು ಹೊಂದಿದೆ.

ಅವು ಅಂಗಡಿ ಅಲ್ಲಿ ವಿವಿಧ ಬಣ್ಣಗಳ ವಿನ್ಯಾಸಗಳು ಉಡುಪುಗಳು ರಾಶಿ ರಾಶಿಯಾಗಿ ಜೋಡಿಸಲ್ಪ್ತ್ತಿದೆ.

ಆ ವ್ಯಕ್ತಿಯು ಕೆಂಪು ಟಿ ಶರ್ಟ್ ಅನ್ನು ಧರಸಿ ಫೋನ್ ಅನ್ನು ನೋಡುತ್ತಿದ್ದಾನೆ.